ಅಟ್ಟಲ್ ಬಿಹಾರಿ ವಾಜಪೇಯಿ ಯಾವಾಗ್ ಪ್ರಧಾನಿ ಅದರ್ ಅವಾಗ ಇಂತ ರಾಷ್ಟ್ರೀಯ ಹೆದ್ದಾರಿ ಅಂತ ಸ್ಕೀಮ್ ತಕೋಬಂದು ಎಲ್ಲ ಹಳ್ಳಿ ರಾಷ್ಟ್ರೀಯ ಹೆದ್ದಾರಿ ಇಂದ ಹಳ್ಳಿ ಗು ಕೂಡ ದಾರಿ ಮಾಡಿ ಇವಾಗ ಭಾರಿ ಚೆನ್ನಾಗಿ ಮಾಡಿದಾರೆ ಹೆದ್ದಾರಿಗಳನ್ನು.

ಭಾರಿ ಚೆನ್ನಾಗ್ ಕೆತ್ತನೆ ಮಾಡವ್ರೆ ಅವಾಗೆಲ್ಲ ಇದಿಜ್ಜಿ ನೋಡಕ್ ಸಿಗೋದೆಲ್ಲ ಪುರಾತನ ಕಾಲದ್ವೆ--

ನಮಗೆ ಕುಡಿಯುವ ನೀರುಗಳು ಭಾರಿ ಅನುಕೂಲ ಆಗತೈತೆ ಕೆರೆಗಳನ್ನ ಆದಷ್ಟು ಕಾಪಾಡ್ಕೋಬೇಕು ಮಹಾನ್ ನಗರಗಳಲೆಲ್ಲ ಕೆರೆಗಳೆಲ್ಲ ಸರ್ವನಾಶ ಮಾಡಿ ಬಿಲ್ಡಿಂಗ್ ಮಾಡೋಕೆ ನಿಂತ್ಬಿಟ್ಟರ್--